ಕಪ್ಪು ಬಣ್ಣದಲ್ಲಿ ಬರೆದಿದ್ದಾರೆ ಮತ್ತು ಕೇಸರಿ ಬಣ್ಣದಿಂದ ಇದಕ್ಕೆ ಡಿಸೈನ್‌ ಕೂಡ ಮಾಡಿದ್ದಾರೆ ಇದು ತುಂಬಾ ಒಳ್ಳೆ ವ್ಯವಸ್ಥೆ ಇರುವ ಒಂದು ಕ್ರೂಸರ್ .

ತುಂಬಾ ಚೆನ್ನಾಗಿರುವ ಮುಂಜಾನೆಯ ಒಂದು ದೃಶ್ಯದ ತರ ಕಾಣ್ತಾ ಇದೆ ಮಂಜಿನಿಂದ ಆವರಿಸಿದೆ.

ನಾವು ಇಲ್ಲಿ ನೋಡಬಹುದು ಒಂದು ಆರ್ಟ್‌ ವರ್ಕ್‌ ಇದೆ ಇದನ್ನು ಚಿಕ್ಕ ಮಕ್ಕಳು ಮಾಡಿದ ಹಾಗೆ ಕಾಣುತ್ತಾ ಇದೆ ಇವುಗಳನ್ನು ಎಲ್ಲಾ ಪೇಪರ್‌ ವರ್ಕ್‌ ಯಿಂದ ಮಾಡಿದ್ದಾರೆ

ಇವು ಮೊಬೈಲುಗಳಿವೆ ಇವು ಇಲ್ಲಿ ತುಂಬಾ ಚೀಪ್‌ ದರದಲ್ಲಿ ನಮಗೆ ಸಿಗುತ್ತವೆ ಇಲ್ಲಿ ಜಿಯೋ ಸಿಮ್‌ ಕೂಡ ನಮಗೆ ದೊರೆಯುವಂತ ಸಾಧ್ಯತೆ ಇದೆ.

ತುಂಬಾ ಚೆನ್ನಾಗಿವೆ ಮತ್ತು ಹೆಲ್ದಿ ಆಗಿ ಕೂಡ ಇವೆ ಮತ್ತು ಈ ಕೆರೆಯಲ್ಲಿ ಮೀನು ಗಳು ಸಹಾ ಇದ್ದು ಅವುಗಳನ್ನು ಹಿಡಿಯಲು ಮೀನುಗಾರರು ಬರುತ್ತಿರುತ್ತಾರೆ

ತುಂಬಾ ದೊಡ್ಡ ದೊಡ್ಡ ಕೋವಿಸ್ ಪ್ರತಿ ಕೋವಿಸ್‌ ಒಂದು ಕೆ_ಜಿ ತೂಕವನ್ನು ಹೊಂದಿವೆ. ತುಂಬಾ ನೀಟಾಗಿ ಮೇನ್‌ಟೇಯಿನ್‌ ಮಾಡಿರುವಂತ ಫಾರ್ಮ್ .

ಆಹ್ಹ್ ಸೋಫಾ ಪಿಲ್ಲೋಸ್ ಬರ್ತಾವೆ ನೀಲಿ ಬಣ್ಣದ ಪಿಲ್ಲೋಗಳಿವೆ ಮತ್ತೆ ನೋಡಲು ಚೆನ್ನಾಗಿ ಕೂಡ ಇವೆ.

ಇವುಗಳನ್ನು ನೋಡಲು ನಮ್ಮ ಊರಲ್ಲಿರುವ ಒಂದು ಝು ನಲ್ಲಿ ಇವೆ ಇವಕ್ಕೆ ತುಂಬಾ ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಇವರು ಮಾಡಿ ಕೊಟ್ಟಿದ್ದಾರೆ.

ಮುಂದೆ ಸಾಗ್ತಾ ಇದೆ ದೋಣಿ ತುಂಬಾ ನೋಡಲು ಸುಂದರವಾಗಿರುವ ದ್ರಶ್ಯ.

ರೋಹನ್‌ ಚಾಯ್‌ ಸೆಂಟರ್‌ ಇಲ್ಲಿ ಚಾಯ್‌ ಮತ್ತು ಕಾಫಿ ಸಿಗುತ್ತದೆ.

ನಾವು ಇಲ್ಲಿ ನೋಡಬಹುದು ಒಂದು ಸ್ವಿಮಿಂಗ್‌ ಫೂಲ್‌ ಇದೆ ಇಲ್ಲಿ ಐದು ಟ್ರ್ಯಾಕ್‌ ಇವೆ ಸ್ವಿಮಿಂಗ್‌ ಫೂಲ್‌ ನಲ್ಲಿ.

ಇದು ಒಂದು ಯೋಗ ಸೆಂಟರ್ ನ ದ್ರಶ್ಯ ಇಲ್ಲಿ ಸುಮಾರು ಹನ್ನೆರಡು ಜನ ಯೋಗ ಕಲಿಯಲು ಬಂದಿದ್ದಾರೆ.